ಸಿ ಮತ್ತು ಸಿ ಪ್ಲಸ್ ಪ್ಲಸ್ ಸಿಎ ನಲ್ಲಿ ನೆಸ್ಟೆಡ್ ಇಫ್ ಮತ್ತು ಸ್ವಿಚ್ ಸ್ಟೇಟ್ಮೆಂಟ್ ಎಂಬ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವ ಅಂಶಗಳು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಮತ್ತು ಸ್ವಿಚ್ ಸ್ಟೇಟ್ಮೆಂಟ್ ಗಳನ್ನು ಉಪಯೋಗಿಸುವುದು ಹೇಗೆ
ಇದನ್ನು ನಾವು ಉದಾಹರಣೆಯೊಂದಿಗೆ ಮಾಡೋಣ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ನೇ ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಮೊದಲು ನೆಸ್ಟೆಡ್ ಇಫ್ ಮತ್ತು ಸ್ವಿಚ್ ಸ್ಟೇಟ್ಮೆಂಟ್ ಗಳನ್ನು ಬರೆಯುವ ಬಗೆಯನ್ನು ಉದಾಹರಣೆಯೊಂದಿಗೆ ಕಲಿಯೋಣ
ನಾನೀಗಾಗಲೇ ಪ್ರೊಗ್ರಾಮ್ ಅನ್ನು ಎಡಿಟರ್ ನಲ್ಲಿ ಟೈಪ್ ಮಾಡಿದ್ದೇನೆ
ಅದನ್ನು ನೋಡೋಣ
ಈ ಪ್ರೊಗ್ರಾಮ್ ನಲ್ಲಿ ಇಂಟಿಜರ್ ನ ರೇಂಜ್ ಅನ್ನು ಚೆಕ್ ಮಾಡುವ ಬಗೆಯನ್ನು ತಿಳಿಯೋಣ
ನಮ್ಮ ಫೈಲ್ ನ ಹೆಸರು ನೆಸ್ಟೆಡ್ ಇಫ್ ಎಂಬುದನ್ನು ಗಮನದಲ್ಲಿಡಿ
ಕೋಡ್ ಅನ್ನು ವಿವರಿಸುತ್ತೇನೆ
ಇದು ನಮ್ಮ ಹೆಡರ್ ಫೈಲ್
ಇದು ನಮ್ಮ ಮೈನ್ ಫಂಕ್ಷನ್
ಮೈನ್ ಫಂಕ್ಷನ್ ನ ಒಳಗೆ x ಮತ್ತು y ಎಂದು ಎರಡು ಇಂಟಿಜರ್ ವೇರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡಿದ್ದೇವೆ
ಇಲ್ಲಿ ಸೊನ್ನೆಯಿಂದ ಮೂವತ್ತೊಂಭತ್ತರ ನಡುವಿನ ಒಂದು ಸಂಖ್ಯೆ ಕೊಡಲು ಯೂಸರ್ ಗೆ ಪ್ರಾಂಪ್ಟ್ ಮಾಡುತ್ತೇವೆ
y ನ ಮೌಲ್ಯವನ್ನು ಯೂಸರ್ ಇಂದ ಇನ್ಪುಟ್ ತೆಗೆದುಕೊಳ್ಳುತ್ತೇವೆ
ಇದು ನಮ್ಮ ಕಂಡೀಶನ್
ಇಲ್ಲಿ y ಅಪಾನ್ ಹತ್ತು ಸೊನ್ನೆಯೇ ಎಂಬುದನ್ನು ಚೆಕ್ ಮಾಡುತ್ತೇವೆ
ಕಂಡೀಶನ್ ಸರಿಯಾಗಿದ್ದಲ್ಲಿ ಯು ಹ್ಯಾವ್ ಎಂಟರ್ಡ್ ಎ ನಂಬರ್ ಇನ್ ದ ರೇಂಜ್ ಝೀರೋ ಟು ನೈನ್ ಎಂದು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ಎಲ್ಸ್ ಇಫ್ ಕಂಡೀಶನ್
ಇಲ್ಲಿ y ಅಪಾನ್ ಹತ್ತು ಒಂದಕ್ಕೆ ಸಮವೇ ಎಂದು ಚೆಕ್ ಮಾಡುತ್ತೇವೆ
ಕಂಡೀಶನ್ ಸರಿಯಾಗಿದ್ದಲ್ಲಿ ಯು ಹ್ಯಾವ್ ಎಂಟರ್ಡ್ ಎ ನಂಬರ್ ಇನ್ ದ ರೇಂಜ್ ಟೆನ್ ಟು ನೈಂಟೀನ್ ಎಂದು ಪ್ರಿಂಟ್ ಮಾಡುತ್ತೇವೆ
ಈ ಎಲ್ಸ್ ಇಫ್ ಕಂಡೀಶನ್ ನಲ್ಲಿ ಸಂಖ್ಯೆಯು ಇಪ್ಪತ್ತು ಮತ್ತು ಇಪ್ಪತ್ತೊಂಭತ್ತರ ನಡುವಿನದೇ
ಎಂದು ಚೆಕ್ ಮಾಡುತ್ತೇವೆ ಮತ್ತು ಇಲ್ಲಿ ಸಂಖ್ಯೆಯು ಮೂವತ್ತರಿಂದ ಮೂವತ್ತೊಂಭತ್ತರ ನಡುವೆ ಇದೆಯೇ ಎಂದು ನೋಡುತ್ತೇವೆ
ಇದು ನಮ್ಮ ಎಲ್ಸ್ ಕಂಡೀಶನ್
ಮೇಲಿನ ಎಲ್ಲಾ ಕಂಡೀಶನ್ ಗಳೂ ತಪ್ಪಾಗಿದ್ದಲ್ಲಿ ನಂಬರ್ ನಾಟ್ ಇನ್ ರೇಂಜ್ ಎಂದು ಪ್ರಿಂಟ್ ಮಾಡುತ್ತೇವೆ
ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್
ಈಗ ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಎಕ್ಸಿಕ್ಯೂಟ್ ಮಾಡಲು gccಸ್ಪೇಸ್ ನೆಸ್ಟೆಡ್ ಹೈಫನ್ ಇಫ್ಡಾಟ್ c ಸ್ಪೇಸ್ ಹೈಫನ್ ಒ ಸ್ಪೇಸ್ ನೆಸ್ಟೆಡ್ ಎಂದು ಟೈಪ್ ಮಾಡಿ Enter ಕೀ ಯನ್ನು ಒತ್ತಿ
ಡಾಟ್ ಸ್ಲ್ಯಾಶ್ ನೆಸ್ಟೆಡ್ ಎಂದು ಟೈಪ್ ಮಾಡಿ
Enter ಕೀ ಯನ್ನು ಒತ್ತಿ
ಎಂಟರ್ ಎ ನಂಬರ್ ಬಿಟ್ವೀನ್ ಝೀರೋ ಟು ಥರ್ಟಿ ನೈನ್ ಎಂದು ಕಾಣಬಹುದು
ನಾನು ಹನ್ನೆರಡು ಎಂದು ಎಂಟರ್ ಮಾಡುತ್ತೇನೆ
ಯು ಹ್ಯಾವ್ ಎಂಟರ್ಡ್ ದ ನಂಬರ್ ಇನ್ ದ ರೇಂಜ್ ಆಫ್ ಟೆನ್ ಟು ನೈಂಟೀನ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ಮತ್ತೊಂದು ಸಂಖ್ಯೆಯನ್ನು ಎಂಟರ್ ಮಾಡೋಣ
ಮತ್ತೆ ಎಕ್ಸಿಕ್ಯೂಟ್ ಮಾಡೋಣ
ಅಪ್ ಆರೋ ಕೀ ಯನ್ನು ಒತ್ತಿ
Enter ಕೀ ಯನ್ನು ಒತ್ತಿ
ಈ ಬಾರಿ ನಾನು ಐದು ಎಂದು ಕೊಡುತ್ತೇನೆ
ಯು ಹ್ಯಾವ್ ಎಂಟರ್ಡ್ ಇನ್ ದ ರೇಂಜ್ ಆಫ್ ಝೀರೋ ಟು ನೈನ್ ಎಂದು ಔಟ್ ಪುಟ್ ನೋಡಬಹುದು
ಸ್ವಿಚ್ ಸ್ಟೇಟ್ಮೆಂಟ್ ಉಪಯೋಗಿಸಿ ಕಂಡೀಶನಲ್ ಎಕ್ಸಿಕ್ಯೂಶನ್ ಅನ್ನು ಇನ್ನೊಂದು ರೀತಿಯಲ್ಲೂ ಮಾಡಬಹುದು
ಇದನ್ನು ಹೇಗೆ ಮಾಡುವುದೆಂದು ನೋಡೋಣ
ನಾವು ಇದೇ ಪ್ರೊಗ್ರಾಮ್ ನಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ ಉಪಯೋಗಿಸಿ ನೋಡೋಣ
ನಾನೀಗಾಗಲೇ ಪ್ರೊಗ್ರಾಮ್ ಅನ್ನು ಒಪನ್ ಮಾಡಿದ್ದೇನೆ
ನಮ್ಮ ಟೆಕ್ಸ್ಟ್ ಎಡಿಟರ್ ಗೆ ಹಿಂತಿರುಗೋಣ
ಇದನ್ನು ನಾನು ಹಿಂದಿನ ಪ್ರೊಗ್ರಾಮ್ ನಲ್ಲಿ ವಿವರಿಸಿದ್ದೇನೆ
ಹಾಗಾಗಿ ನಾನು ಸ್ವಿಚ್ ಸ್ಟೇಟ್ಮೆಂಟ್ ಅನ್ನು ವಿವರಿಸುತ್ತೇನೆ
ಇಲ್ಲಿ ನಾವು ಇನ್ಪುಟ್ ಆದ y ಅನ್ನು ಹತ್ತರಿಂದ ಭಾಗಿಸುತ್ತೇವೆ ಮತ್ತು ಉತ್ತರವನ್ನು x ಎಂಬ ವೇರಿಯೇಬಲ್ ನಲ್ಲಿ ಇಡುತ್ತೇವೆ
ಅಂದರೆ ಭಾಗಲಬ್ಧವನ್ನು x ನಲ್ಲಿ ಇಡುತ್ತೇವೆ
ಭಾಗಲಬ್ಧದಿಂದ ಸಂಖ್ಯೆಯ ರೇಂಜ್ ಅನ್ನು ಕಂಡುಹಿಡಿಯಬಹುದು
ಇಲ್ಲಿ ವೇರಿಯೇಬಲ್ x ಅನ್ನು ಚೆಕ್ ಮಾಡಲು ಸ್ವಿಚ್ ಕಮಾಂಡ್ ಗೆ ಸೂಚಿಸಬಹುದು
ಇದು ಕೇಸ್ ಝೀರೋ
ಕೇಸ್ 0 ಪೂರೈಸಿದರೆ ಯು ಹ್ಯಾವ್ ಎಂಟರ್ಡ್ ದ ನಂಬರ್ ಇನ್ ದ ರೇಂಜ್ ಆಫ್ ಝೀರೋ ಟು ನೈನ್ ಎಂದು ಪ್ರಿಂಟ್ ಮಾಡುತ್ತೇವೆ
ಕೇಸ್ ಪೂರೈಸಿದರೆ ಲೂಪ್ ನಿಂದ ಹೊರಬರಲು ಬ್ರೇಕ್ ಅನ್ನು ಸೇರಿಸುತ್ತೇವೆ
ಪ್ರತೀ ಬಾರಿ ಲೂಪ್ ಅನ್ನು ಬ್ರೇಕ್ ಮಾಡಬೇಕು
ಏಕೆಂದರೆ ಒಂದು ಬಾರಿಗೆ ಒಂದೇ ಕಂಡೀಶನ್ ಮಾತ್ರ ಸರಿಯಾಗಿರಲು ಸಾಧ್ಯ
ಇದು ಕೇಸ್ 1
ಕೇಸ್ 1 ಎಂದರೆ x ನ ಮೌಲ್ಯ ಒಂದು ಆಗಿದ್ದರೆ ಯು ಹ್ಯಾವ್ ಎಂಟರ್ಡ್ ದ ನಂಬರ್ ಇನ್ ದ ರೇಂಜ್ ಆಫ್ ಟೆನ್ ಟು ನೈನ್ಟೀನ್ ಎಂದು ಪ್ರಿಂಟ್ ಮಾಡುತ್ತೇವೆ
ಇದು ಕೇಸ್ 2
ಇಲ್ಲಿ ಯು ಹ್ಯಾವ್ ಎಂಟರ್ಡ್ ದ ನಂಬರ್ ಇನ್ ದ ರೇಂಜ್ ಆಫ್ ಟ್ವೆಂಟಿ ಟು ಟ್ವೆಂಟೀನೈನ್ ಎಂದು ಪ್ರಿಂಟ್ ಮಾಡುತ್ತೇವೆ
ಮತ್ತು ಇದು ಕೇಸ್ 3
ಇಲ್ಲಿ ಸಂಖ್ಯೆಯು ಮೂವತ್ತು ಮತ್ತು ಮೂವತ್ತೊಂಭತ್ತರ ನಡುವೆ ಇದೆಯೇ ಎಂದು ಚೆಕ್ ಮಾಡುತ್ತೇವೆ
ಇದು ಡಿಫಾಲ್ಟ್ ಕೇಸ್
ಮೇಲಿನ ಯಾವುದೇ ಕಂಡೀಶನ್ ಪೂರೈಸದಿದ್ದಲ್ಲಿ ಏನು ಮಾಡಬೇಕು ಎಂದು ಡಿಫಾಲ್ಟ್ ಕೇಸ್ ಸೂಚಿಸುತ್ತದೆ
ಇಲ್ಲಿ ನಂಬರ್ ನಾಟ್ ಇನ್ ರೇಂಜ್ ಎಂದು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಜಿಸಿಸಿ ಸ್ಪೇಸ್ ಸ್ವಿಚ್ ಡಾಟ್ c ಸ್ಪೇಸ್ ಹೈಫನ್ ಒ ಸ್ಪೇಸ್ ಸ್ವಿಚ್ ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ
ಡಾಟ್ ಸ್ಲ್ಯಾಶ್ ಸ್ವಿಚ್ ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ
ಝೀರೋ ಮತ್ತು ಮೂವತ್ತೊಂಭತ್ತರ ನಡುವಿನ ನಂಬರ್ ಅನ್ನು ಎಂಟರ್ ಮಾಡಬೇಕು
ನಾನು ಮೂವತ್ತೈದು ಎಂದು ಕೊಡುತ್ತೇನೆ
ಯು ಹ್ಯಾವ್ ಎಂಟರ್ಡ್ ದ ನಂಬರ್ ಇನ್ ದ ರೇಂಜ್ ಆಫ್ ಥರ್ಟಿ ಟು ಥರ್ಟಿ ನೈನ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ನಾವು ಪ್ರೊಗ್ರಾಮ್ ಅನ್ನು cನಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡುವುದೆಂದು ನೋಡೋಣ
ಟೆಕ್ಸ್ಟ್ ಎಡಿಟರ್ ಗೆ ಹಿಂತಿರುಗಿ
ನಮ್ಮ ಫೈಲ್ ನ ಹೆಸರು ನೆಸ್ಟೆಡ್ ಹೈಫನ್ ಇಫ್ ಡಾಟ್ ಸಿಪಿಪಿ ಎಂದು ಗಮನಿಸಿ
ಇಲ್ಲಿ ಲಾಜಿಕ್ ಮತ್ತು ಇಂಪ್ಲಿಮೆಂಟೇಶನ್ c ಯಲ್ಲಿ ಇರುವಂತೆಯೇ ಇರುತ್ತದೆ
ಕೆಲವು ವ್ಯತ್ಯಾಸಗಳು ಇಂತಿವೆ
ಹೆಡರ್ ಫೈಲ್ ಎಸ್ಟಿಡಿಐಒ ಡಾಟ್ h ನ ಬದಲು ಐಒಸ್ಟ್ರೀಮ್ ಇಲ್ಲಿ ಯೂಸಿಂಗ್ ನೇಂಸ್ಪೇಸ್ ಎಸ್ಟಿಡಿ ಎಂದು ಯೂಸಿಂಗ್ ಸ್ಟೇಟ್ಮೆಂಟ್ಅನ್ನು ಸೇರಿಸಿದ್ದೇವೆ
ಮತ್ತು ಪ್ರಿನ್ಟ್ ಎಫ್ ಮತ್ತು ಸ್ಕ್ಯಾನ್ ಎಫ್ ನ ಬದಲು ಸಿಔಟ್ ಮತ್ತು ಸಿಇನ್ ಅನ್ನು ಉಪಯೋಗಿಸಿದ್ದೇವೆ
ಉಳಿದ ಕೋಡ್ c ಪ್ರೊಗ್ರಾಮ್ ನಂತೆಯೇ ಇರುವುದನ್ನು ನೋಡಬಹುದು
ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ಟೆರ್ಮಿನಲ್ ಗೆ ಹಿಂತಿರುಗಿ
g ಸ್ಪೇಸ್ ನೆಸ್ಟೆಡ್ ಹೈಫನ್ ಇಫ್ ಡಾಟ್ cppಸ್ಪೇಸ್ ಹೈಫನ್ ಒ ಸ್ಪೇಸ್ ನೆಸ್ಟೆಡ್ ಒನ್ ಎಂದು ಟೈಪ್ ಮಾಡಿ
Enter ಕೀ ಯನ್ನು ಒತ್ತಿ
ಡಾಟ್ ಸ್ಲ್ಯಾಶ್ ನೆಸ್ಟೆಡ್ ಒನ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಎಂಟರ್ ಎ ನಂಬರ್ ಬಿಟ್ವೀನ್ ಝೀರೋ ಎಂಡ್ ಥರ್ಟಿ ನೈನ್
ನಾನು ನಲ್ವತ್ತು ಎಂದು ಕೊಡುತ್ತೇನೆ
ನಂಬರ್ ನಾಟ್ ಇನ್ ರೇಂಜ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ಸ್ವಿಚ್ ಪ್ರೊಗ್ರಾಮ್ ಅನ್ನು cನಲ್ಲಿ ನೋಡೋಣ
ಎಡಿಟರ್ ಗೆ ಹಿಂತಿರುಗಿ
ಇಲ್ಲಿಯೂ ಲಾಜಿಕ್ ಮತ್ತು ಇಂಪ್ಲಿಮೆಂಟೇಶನ್ c ಪ್ರೊಗ್ರಾಮ್ ನಂತೆಯೇ ಇರುತ್ತದೆ
ಹೆಡರ್ ಫೈಲ್ ಐಒಸ್ಟ್ರೀಮ್ ಎಂದಿರುವುದನ್ನು ನೋಡಿ
ಇದು ಯೂಸಿಂಗ್ ಸ್ಟೇಟ್ಮೆಂಟ್ ಮತ್ತು ಸಿಔಟ್ ಮತ್ತು ಸಿಇನ್ ಫಂಕ್ಷನ್ ಗಳನ್ನು ಬದಲಾಯಿಸಿದ್ದೇವೆ
ಉಳಿದ ಕೋಡ್ ನಮ್ಮ ಸ್ವಿಚ್ ಡಾಟ್ c ಪ್ರೊಗ್ರಾಮ್ ನಂತೆಯೇ ಇದೆ
ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
g ಸ್ಪೇಸ್ ಸ್ವಿಚ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ ಒಸ್ಪೇಸ್ ಸ್ವಿಚ್1 ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ
ಡಾಟ್ ಸ್ಲ್ಯಾಶ್ ಸ್ವಿಚ್ ಒನ್ ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ
ಎಂಟರ್ ಎ ನಂಬರ್ ಬಿಟ್ವೀನ್ ಝೀರೋ ಎಂಡ್ ಥರ್ಟಿ ನೈನ್
ನಾನು ಇಪ್ಪತ್ತೈದು ಎಂದು ಕೊಡುತ್ತೇನೆ
ಯು ಹ್ಯಾವ್ ಎಂಟರ್ಡ್ ದ ನಂಬರ್ ಇನ್ ದ ರೇಂಜ್ ಆಫ್ ಟ್ವೆಂಟಿ ಟು ಟ್ವೆಂಟಿನೈನ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ನಮ್ಮ ಸ್ಲೈಡ್ ಗೆ ಹಿಂದಿರುಗೋಣ
ಸ್ವಿಚ್ ಮತ್ತು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಗಳನ್ನು ಹೋಲಿಸೋಣ
ಎಕ್ಸ್ಪ್ರೆಶನ್ ನ ಉತ್ತರದ ಮೇರೆಗೆ ಸ್ವಿಚ್ ಸ್ಟೇಟ್ಮೆಂಟ್ ರನ್ ಆಗುತ್ತದೆ
ಎಕ್ಸ್ಪ್ರೆಶನ್ ಸರಿಯಿದ್ದಲ್ಲಿ ಮಾತ್ರ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ರನ್ ಆಗುತ್ತದೆ
ಸ್ವಿಚ್ ನಲ್ಲಿ ವೇರಿಯೇಬಲ್ ನ ವಿವಿಧ ಮೌಲ್ಯಗಳನ್ನು ಕೇಸ್ ಎಂದು ಪರಿಗಣಿಸುತ್ತೇವೆ
ನೆಸ್ಟೆಡ್ ಇಫ್ ನಲ್ಲಿ ವೇರಿಯೇಬಲ್ ನ ಪ್ರತಿಯೊಂದು ಮೌಲ್ಯಕ್ಕೂ ಒಂದು ಕಂಡೀಶನಲ್ ಸ್ಟೇಟ್ಮೆಂಟ್ ಬರೆಯಬೇಕು
ಸ್ವಿಚ್ ಸ್ಟೇಟ್ಮೆಂಟ್ ಇಂಟಿಜರ್ ಮೌಲ್ಯಗಳನ್ನು ಮಾತ್ರ ಚೆಕ್ ಮಾಡುತ್ತದೆ
ಇಂಟಿಜರ್ ಮತ್ತು ಫಂಕ್ಷನಲ್ ಮೌಲ್ಯಗಳೆರಡನ್ನೂ ನೆಸ್ಟೆಡ್ ಇಫ್ ಚೆಕ್ ಮಾಡುತ್ತದೆ
ಇಲ್ಲಿಗೆ ನಮ್ಮ ಟ್ಯುಟೋರಿಯಲ್ ಅಂತ್ಯಗೊಳ್ಳುತ್ತದೆ
ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ತಿಳಿದ ಅಂಶಗಳು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್
ಉದಾಹರಣೆಗೆ160 ಎಲ್ಸ್ ಇಫ್ ವೈ ಡಿವೈಡೆಡ್ ಬೈ ಟೆನ್ ಈಕ್ವಲ್ಸ್ ಟು ಝೀರೋ ಸ್ವಿಚ್ ಸ್ಟೇಟ್ಮೆಂಟ್
ಉದಾಹರಣೆಗೆ160 ಸ್ವಿಚ್ ಎಕ್ಸ್ ಮತ್ತು ನೆಸ್ಟೆಡ್ ಇಫ್ ಮತ್ತು ಸ್ವಿಚ್ ಸ್ಟೇಟ್ಮೆಂಟ್ ಗಳ ವ್ಯತ್ಯಾಸ
ನೌಕರರ ವಯಸ್ಸು ಇಪ್ಪತ್ತರಿಂದ ಅರವತ್ತರ ನಡುವೆ ಇದೆಯೇ ಎಂದು ಪರೀಕ್ಷಿಸಲು ಒಂದು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಕೆಳಗಿನ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು